ಅಲ್ಲಲ್ಲಿ ವಿದ್ಯುತ್ ಕಂಬಗಳಿವೆ. ಹಾಗು ನಡುವೆ ಪಾದಾಚಾರಿ ಮಾರ್ಗವಿದೆ. ಒಂದು ಹಸಿರು ಬಣ್ಣದ ಪೈಪ್ ಅನ್ನು ಪೈಪ್ ಕಂಡುಬರು--

ಈ ದೃಶ್ಯದಲ್ಲಿ ನಾವು ಒಂದು ಕಾಸ್ಟ್ಮೆಟಿಕ್ ಕ ಕಾಸ್ಟ್ಮೆಟಿಕ್ ಅಂಗಡಿಯನ್ನು ನೋಡುತ್ತಿದ್ದೇವೆ. ಗೋಲ್ಡ್ ಎಂಬ ಕಾಸ್ಟ್ಮೆಟಿಕ್ ಐಟಂ ಅನ್ನು --

ಇಲ್ಲಿ ಕೈಲಕ್ಸ್ ಕಾರ್ನ್ ಹಾಗು ಇಂಗ್ ಇಟ್ಟಾರ. ಪಟ್ಟಣಗಳು ಅಂಗಡಿಯ ಟೇಬಲ್ ನ ಮೇಲೆ ಜೋಡ್ಸಿ ಇಡಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಪಾದಚಾರಿ ಮಾರ್ಗವನ್ನು ಹಾಗೂ ಬಸ್ ಸ್ಟ್ಯಾಂಡ್ ಅನ್ನು ನೋಡಬಹುದು ಹಾಗೂ ಕಾಂಪೌಂಡನ್ನು ಕಾಂಪೌಂಡ್ ಒಳಗಡೆ ಇರುವ ಕಟ್ಟಡವನ್ನು ಹಾಗೂ ಮರವನ್ನು ನೋಡುತ್ತಿದ್ದೇವೆ.